ಇಲ್ಲಿ ಒಂದು ಮಣ್ಣಿನ ಬಂಡೆ ಇದೆ.

ಅದರ ಒಳಗೆ ಹಲವಾರು ಕುರ್ಕುರೆ ಗಳು ಇವೆ.

ಮತ್ತು ಅದರ ಎದ್ರುಗಡೆ ಒಂದು ಗೋಡೆ ಇದೆ.

ಮತ್ತು ಅಲ್ಲಿ ಒಂದು ಕಂಬವಿದೆ ಅದಕ್ಕೆ ಹಲವಾರು ವೈರುಗಳಿವೆ.

ಅದರ ಎದ್ರುಗಡೆ ಮೂರು ದೇವರ ಫೋಟೋ ಗಳಿವೆ.

ತರ ಎದುರುಗಡೆ ಬಣ್ಣ ಬಣ್ಣವಾದ ಗುಲಾಬಿ ಹೂಗಳನ್ನು ಇಟ್ಟಿದ್ದಾರೆ.

ಅದರ ಪಕ್ಕಕ್ಕೆ ಒಂದು ಛಿಡಿ ಇದೆ.

ಅದರ ಹತ್ತಿರ ಒಂದು ಶೇಟೆರ್ ಇದೆ.

ಮತ್ತು ಅದರ ಹಿಂದ್ಗಡೆ ಹಲವಾರು ದೊಡ್ಡ ದೊಡ್ಡವಾದ ಮರಗಳಿವೆ.

ಇದರ ಒಳಗೆ ಒಂದು ಕೊಣೆ ಇದೆ.

ಅದರ ಒಳಗೆ ಒಂದು ಎ_ಸಿ ಬಾಕ್ಸ್ ಆಗಿದೆ.

ಅದರ ಒಳಗೆ ಒಂದು ಟಿ_ವಿ ಇದೆ ಮತ್ತು ಅಲ್ಲಿ ಒಂದು ಲೈಟ್ ಇದೆ.

ಅದರ ಹಿಂದೆ ಹಲವಾರು ದೊಡ್ಡ ದೊಡ್ಡವಾದ ಕಂಪನಿ ಗಳು ಇವೆ.

ಇದರ ಮೇಲ್ಗಡೆ ಒಂದು ಲೈಟ್ ಇದೆ.

ಮತ್ತು ಅದರ ಮೇಲೆ ಒಂದು ಕಡ ಇದೆ.

ಅದರ ಒಳಗೆ ಒಂದು ಛತ್ರಿ ಇದೆ ಮತ್ತು ಅಲ್ಲಿ ಹಲವಾರು ಕುರ್ಚಿಗಳಿವೆ.

ಮತ್ತು ಅದರ ಎದ್ರುಗಡೆ ಮೂರು ಗಾಡಿಗಳು ನಿಂತಿವೆ.

ಅದಕ್ಕೆ ಒಂದು ಕಿಟಕಿ ಇದೆ ಕಿಟಕಿಗೆ ಒಂದು ಬೋರ್ಡ್ ಇದೆ.

ಇದರ ಮೇಲೆ ಒಂದು ತಲೆಗೆ ಹಾಕಿಕೊಳ್ಳುವ ಹೆಲ್ಮೆಟ್ ಇದೆ.

ಇದರ ಎದ್ರುಗಡೆ ಒಂದು ಗೇಟ್ ಇದೆ.

ಅದರ ಮೇಲೆ ಒಂದು ಕಿಟಕಿ ಇದೆ.